ಕೆಂಪು ಕಲ್ಲಿಗೆ ಈಗ ಮೂವತ್ತೈದು ಇದೆ ಇರಬೇಕು.

ಹಾ ಈ ಕಡೆ ಮೂವತ್ತಾರಿದೆ.

ಹಾ ಹಾ ಹಾ ಹಾ ಇನ್ನಾ ಅದೇ tiles ಗೆ ಯಾ~ ಯಾರ್ ಹಾಕತಾರೆ ನೋಡ್ತಿದ್ದೇನೆ tiles ಸಿಗತ ಇಲ್ಲ.

ಅದಿಕ್ಕಾದರೆ ಸುತ್ತಳತೆಗೆ ಸುಮಾರು ಮೂವತ್ತೈದು ನಲವತ್ತು ಈಗೆಲ್ಲ ಉಂಟಲ್ಲ? ಹೌದಾ? ಮೂವತ್ತೈದು ರೂಪಾಯಿ ನಲ~ ಈಕಡೆ ನಲವತ್ತು ರೂಪಾಯ ಉಂಟು ಸುತ್ತಳತೆಗೆ.

ಹಾ ಗಾರೆ ಕೆಂಪ್ ಕಲ್ಲೆಲ್ಲ ಕಟ್ಟಿ ಆಯ್ತಾ? ಕೆಂಪ್ ಕಲ್ಲ್ ಅದೇ ಆಯ್ತ ಅರ್~ ಇನ್ನ ಅರ್ಧ ಆಯ್ತು ಇನ್ನು ಸ್ವಲ್ಪ ಇದೆ. ಹೌದಾ ಗಾರೆ ಎಲ್ಲ? ಹಾ ಅದೇ ಕೆಂಪು ಕಲ್ಲು ಆದ ಮೇಲೆ ಗಾರೆ start ಆಗ್ತದೆ.

ಅದಾದ ನಂತರ ಹಾ cont~ concrete ಮೇಲೆ.

Concrete ಆದ ನಂತರ ಆಮೇಲೆ ಇದ್ ನೆಲ ಇದ್ ಮಾಡಿ tiles ಹಾಕೋದು. Tiles ಗೆ ನಿಮ್ಮಲ್ಲಿ ಯಾರಾದ್ರೂ ಇದಾರಾ tiles ಗೆ ಜನ? ಹಾ ಜನ ಇದಾರೆ ಇಲ್ಲಿ ಹಾಕ್ತಾರೆ ಈ ಕಡೆ ಒಂದು ಅಣ್ಣ ತಮ್ಮಂದರೂ ಒಂದು ಅವರದೇ ಒಂದು ಗುಂಪಿದೆ ಹಾ ಕಡಿಮೇಲೆ ಆಗ್ತದೆ. ಹಾ ಹಾ ಹಾ . ಅದು contract ಕೊಟ್ಟರೆ ಆಗಿ ಹೋಗತದೇ . ಇಲ್ಲ ದಿನಗೂಲಿ ಕೊಟ್ಟರೆ ದಿನ ಏಳಿತಾ ಇರ್ತಾರೆ ದುಡ್ಡು ಸ್ವಲ್ಪ ಮಾಡ್ತಾ. ಹಾ concrete ಹಾ contract ಕೊಟ್ಟಿ~ ಕೊಟ್ಟಿದ್ದೆ ಅವರ ಹೇಳ್ತಿದಾರೆ ಅವರ ಜನ ಎಲ್ಲೋ ಬೇರೆ ಕಡೆ ಕೆಲಸ ಮಾಡ್ತಿದಾರಂತೆ.

ಹ್ಮ್ ಹಾಗಾಗಿ ಈಗ ನಾನ್ ಹುಡುಕತ್ತಾ ಇದಿನಿ. ಹ ಹ ಹ ಈ ಕಡೆ . ಮತ್ತೆ ಇನ್ನ paint, paint ಕೊಟ್ರೆ ಒಳ್ಳೆದ? Paint ಹೊರಗಡೆ green . ಹಾ ಹಸರು ಬಣ್ಣದು .

ಹಾ Asian Paints . ಹ್ಮ್ ಮತ್ತೆ ಅದು ಒಳಗಡೆ design ಎಲ್ಲ ಮಾಡಸಬೇಕಂತ ಇದೆನೆ ನೋಡಬೇಕು.

ಒಳಗಡೆ fridge ಎಲ್ಲ .

ಸರಿ ಆಯತಾಗದರೆ ನಾನ್ ಸ್ವಲ್ಪ call ಬರ್ತಾ ಉಂಟು .

ನಾನ್ school life ಬಗ್ಗೆ ಹೇಳಾಕತ್ತೇನಿ. ನಾ ಸಣ್ಣವಿದ್ದಾಗ ಒಂದನೇ ದಿನಾ ಶಾಲಿಗೆ ಹೋಗಾಕ ವಲ್ಯ ವಲ್ಯಾ ಅಂತ ಅಳತೀವಿ ಅದ್ರ ನಮ್ಮಮ್ಮ ಎಳಕೊಂಡ್ ಹೋಗಿ ಶಾಲಿ ಒಳಗ ಬಿಟ್ಟ ಬರ್ತಾರ. ಆಮೇಲೆ ಶಿಕ್ಷಕರ್ ಒಳಗ ಕರ್ಕೊಂಡ್ ಎಲ್ಲಾರ ಜೊತಿ. ಕುಂದರ್ಸಿ ಒಂದ್ ಪಾಟಿ ಕೊಟ್ಟ್ ಕದಾನ ಹಾಕಿ ಬಿಡ್ತಾರ. ಯಾಕದ ಆ ಥರ್ ಅಂದ್ರ ನಾವ ಅವಾಗ ಮನಿಗ ಹೋಗಾಕ ನೋಡ್ತೇವಿ. ಅದಕ್ಕ್ ಶಿಕ್ಷಕರ ಬಾಗ್ಲಾ ಹಾಕ್ಬಿಡ್ತಾರೆ ನಾವೆಷ್ಟ ಹೊರಗ ಬಿಡ್ರಿ ಬಿಡ್ರಿ ಅಂತ ಹೇಳಿದ್ರು.

ನಮಗ್ ಬಿಡಂಗಿಲ್ಲಾ ಆಮೇಲೆ ನಮ್ಮ ಪಾಲಕರ್ ಬಂದಾಗ ನಮಗ ಆವಾಗ ಬಾಳ್ ಖುಷಿ ಆಕ್ತೈತಿ. ಮತ್ತ್ ಅವರ್ ನಮಗ್ ಕರ್ಕೊಂಡ್ ಮನಿಗೆ ಹೊಕ್ತಾರ. ಸ್ವಲ್ಪ ದಿನಾ ಆದ್ ಮ್ಯಾಲೆ ಅಳುದ ಕಡಿಮೆ ಮಾಡ್ತೀವಿ. ಆಮೇಲೆ ಶಾಲೆಗ್ ಕರ್ಕೊಂಡ ಹೋದ್ಮೇಲೆ. ಅವಾಗ್ ನಾವ್ ಗೆಳೆಯರ, ಗೆಳತಿ ಮಾಡ್ಕೊಂತೀವಿ. ಅವರ್ ಜೊತಿ ಆಟ ಆಡ್ತಿವಿ. ಹಂಗ ರೂಢಿ ಆದಂಗ ಆ ಶಾಲೆಗ ಹೋಗ್ತಿವಿ. ಯಾಕಂದ್ರ ನಮಗಲ್ಲಿ ಚಲೊ ಚಲೊ ಗೆಳೆಯರ್ ಸಿಕ್ಕಿರ್ತಾರ್ ಅವರ ಜೊತಿ ಆಟಾ ಆಡಾಕ್. ನಮಗ ಬಾಳ ಇಷ್ಟಾ ಆಕ್ತೈತಿ. ಮತ್ ಅವ್ರಿಗ್ ಮನಿಗ ಕರ್ಕೊಂಡ್ ಬಂದ್ ಆಟಾ ಆಡ್ತೀವಿ. ದಿನಾ ನಾವ್ ಶಾಲಿಗೂ ಹೋಗ್ತಿವಿ ಅಲ್ಲಿ ಶಿಕ್ಷಕರ್ ನಮಗ ಅ ಆ ಇ ಈ ಕಲಿಸ್ತಾರೆ ಮತ್ತ್ ವಾರಗಳು, ತಿಂಗಳು ಕಲಿಸ್ತಾರೆ, ಅಲ್ಲಿ ಶಿಕ್ಷಕರೇ ಎಲ್ಲಾರ್ಗು. ಕೂಡಿಸಿ ಆಟವಾಡಿಸ್ತಾರ. ಹಾಡಿಸ್ತಾರ, ಕತಿ ಹೇಳಸ್ತಾರ. ಹಂಗ ದೊಡ್ಡೋರಾಗ್ತಿವಿ. ಆಮೇಲೆ ಪಾಠ ಹೇಳ್ತಾರೆ ಅದರ್ ಜೊತಿ ಪ್ರಶ್ನೆ ಉತ್ತರ ಹೇಳ್ತಾರೆ, ಒಬ್ಬೊಬರ್ ಬಾಳ್ ಉಡಾಳ ಆಗ್ತಾರ, ಮತ್ತ್ ಒಬ್ಬೊಬ್ಬರ್ ಬಾಳ್ ಶಾನೆ ಆಗಿರ್ತಾರ. ಶಾಲಿ ಒಳಗ ದೊಡ್ಡದ್ ಮೈದಾನ್ ಇರತೈತಿ. ಅಲ್ಲೇ ನಾವ ಆಟಾ ಆಡ್ತೀವಿ ಏನೇನ್ ಆಟ ಆಡ್ತೀವಿ ಅಂದ್ರಪಾ Volleyball, Football, Ice and Water ಮತ್ತ್ ಬ್ಯಾರೆ ಬ್ಯಾರೆ ಆಟಾ ಆಡ್ತಾರ. ಮತ್ತ್ ಒಮ್ಮೊಮ್ಮೆ ಊಟಕ್ ಬಿಟ್ಟಾಗ ಹುಡುಗುರೆಲ್ಲಾ. ಜಗಳಾ ಮಾಡ್ತಾರೆ ಅವ್ರ ಜಗಳಾ ಮಾಡಿದ್ದ ನೋಡಿ ಸ್ವಲ್ಪ್ ಜನಾ ಹೋಗಿ ಶಿಕ್ಷಕರನ್ ಕರ್ಕೊಂಡ್ ಬರ್ತಾರೆ. ಶಿಕ್ಷಕರ ಅವ್ರಿಗ ಬೈದ್ ಶಿಕ್ಷೆ ಕೊಡ್ತಾರ್. ಮತ್ ಸ್ವಲ್ಪ ಜನಾ ಊಟಕ್ ಕುಂತ್ತಾಗ ಹಂಚ್ಕೊಂಡ ತಿಂತಾರೆಲ್ಲಾರು ಶಾಲಿ ಎಳೆಂಟ್ ತಾಸು. ಒಂದೊಂದ್ ಇರತೈತಿ ಒಂದೊಂದ್ ತಾಸಿಗೆ ಒಂದೊಂದ್ ವಿಷಯಾ ನಡೀತೈತಿ. ಅಂದ್ರ ಒಂದ್ ತಾಸ್ ಕನ್ನಡಾ ನಡಿತೈತಿ, ಒಂದ್ ತಾಸ್ ಆಂಗ್ಲ ಭಾಷೆ ನಡಿತೈತಿ, ಮತ್ ಇನ್ನೊಂದ್ ತಾಸ್ ಗಣಿತ ಹಂಗ ಒಂದೊಂದ್ ತಾಸಿಗ್ ಒಂದೊಂದ್ ಬ್ಯಾರೆ ಬ್ಯಾರೆ ವಿಷಯಾ ನಡಿತಾವು. ಒಮ್ಮೆಮ್ಮೆ ದೈಹಿಕ ಶಿಕ್ಷಣ ವಿಷಯ ಇದ್ದಾಗ ಹೊರಗ್ ಮೈದಾನಕ್ ಕರ್ಕೊಂಡ್ ಹೋಗಿ ಆಟ ಆಡಸ್ತಾರ. ಅಲ್ಲಿನೂ ಬಾಳ ಮಜಾ ಬರತೈತಿ. ನಾವೇನಾದ್ರು ಶಿಕ್ಷಕರ್ ಹೇಳಿದ್ದ ಅಭ್ಯಾಸಾ ಮಾಡ್ಕೊಂಡ್ ಬರ್ಲಿಲ್ಲಾ ಅಂದ್ರ ಶಿಕ್ಷಕರ ನಮಗ್ ಹೊಡದ್. ಶಿಕ್ಷೆ ಕೊಡ್~ ಕೊಡ್ದಿದ್ರ sir ಅಂತೂ ಜಾಸ್ತಿ ಏನಾದ್ರೂ ಸ್ವಲ್ಪ್ ತಪ್ಪು ಮಾಡಿದ್ರು ಬಾಳ್ ಹೊಡಿತಿದ್ರು. ನಮಗ ಶಾಲೆ ಬಿಟ್ಟ ಮ್ಯಾಲೆ ನಿಂತು ಮತ್ತ್ ಒಂದ್ ತಾಸ್ ಕುಂತೆ ಹೋಗ್ರಿ ಅಂತ ಹೇಳ್ತಿದ್ರ್. ಶಾಲಿ ಬಿಟ್ಟ್ ಮ್ಯಾಗುನೂ ನಾವ್ ಹೊರಕ್ ಮನಿ ಕಳಿಸ್ತಿರ್ಲಿಲ್ಲ ಮತ್ತ್ ಒಂದ್ extra ಒಂದ್ ತಾಸ್ ತಗೊಂಡ. ಕುಂತ್ಹೋಗ್ರಿ ಅಂತ ಹೇಳ್ತಿದ್ರ್. ನಾವ ತಪ್ಪಿಸ್ಕೊಂಡ್ ಬಂದ್ ಬಿಡ್ತಿದ್ವಿ ಮನಿಗ್ ಅಂದ್ರು ನಾಳೆ ಬಂದ್ಮೇಲೆ. ನಾವ್ ಮರ್ದಿನ ದಿನಾ ಬಂದ್ಮೇಲೆ ಕೇಳಿ ಹೊಡದ ಬಿಡ್ತಿದ್ರ್. ನಾವ ಶಾಲಿ ಒಳಗ್ ಪಾಠ ಹೇಳುವಾಗ ಹರಟಿ ಹೊಡ್ಕೊ~ ಹೊಡ್ಕೊಂಡು ಇರ್ತೀವಿ. ಸುಮ್ನೆ ನಕ್ಕೊಂಡ್ comedy ಮಾಡ್ಕೊಂತ ಕುಂದಿರ್ತಿವಿ. ಆಮೇಲೆ ಪರೀಕ್ಷೆ ಬಂದಾಗ fairbook ಬರ್ದಿಲ್ಲಂತಕ್ ಗೆಳೆಯರ ಹತ್ರ ಇಸ್ಕೊಂಡ್ ಕೊಂಡ್ ಹೋಗ್ತಿವಿ. ಅವರ್ ನಮಗ ಪರೀಕ್ಷೆಗ ಬೇಕಾಗಿದೆ ಅಂತ ಕೋಡಂಗಿಲ್ಲಾ. ಅದಕ್ಕ್ ನಾವ photo ಕಳ್ಸಂತ ಹೇಳ್ತಿವಿ. Photo ಕಳಸ್ತಾರ್ mobile ಒಳಗ ನೋಡಿ ಓದಾಕ್ ಆಗುದಿಲ್ಲಾ ಅದಕ್ಕ್ ಪರೀಕ್ಷೆ ಒಳಗ ಒಮ್ಮೊಮ್ಮೆ.

ಹ್ಮ ಅಂಬರೀಶ್ ಹೇಳ್ರಿ ಏನ್ ಮಾಡಾತೀರಿ?

ಏನಿಲ್ಲ ಇಲ್ಲೇ ಮನ್ಯಾಗ್ ಇದ್ನಿ ಈಗ.

ಸಮಾಚಾರ ಏನಿಲ್ಲ ನಿಮ್ ಕಡೆ ವಿಶೇಷ ಎಲ್ಲ ನಿಮ್ ಕಡೆನೇ ಈಗ.

ಅದ್ ಮನ್ನಿದ್ ಆದ್ match ನೋಡಿದಿ ಇದರ್ದ್ . Match ನೋಡಿದೆ ಕೊಹ್ಲಿ century ಹೊಡದಾಲಾ. ಹಾ ಅದು ಹೊಡದಾ ಆದ್ ಆದ್ಮೇಲೆ ಮತ್ ನಿನ್ನೆ ಶಿವಪನ್ ಹೊಡದಲಾ double century .

ಹೇ ಸಕ್ಕತ್ತಾಗ್ ಆಡ್ದ ಬಿಡ್ ಅವ್ನು ಹೌದಿಲ್? ಹೌದು ಸಿರಾಜ್ भाई ದ್ bowling fantastic ಆಗಿ ಹೋಯಿತಲ್ ಆವತ್ತು? ಹಾ ಸಿರಾಜ್ ಭಾರಿ ಹೊಡದ್ ಬಿಡ್, ಹೇ ಅವನ main ಅದ್ರಾಗ್ ಮನ್ನಿ~ ಮನ್ನಿದ್ last match ದಾಗ್ಅವನ ಆಡಿದ್ದಾ ಈಗೂ ಆವಾ ಅಡಿದಾ ನೋಡ್ ಚುಲೊ ಆಡಿದ ಅವ್. ಹೌದ್ ಇಲ್ಲ ಇವ ಇದ್ form maintain ಮಾಡಿದ್ರ್ ಇವ್ ಸಿರಾಜ.

ಈ old number one bowler ಆಗ್ತಾನ ಅವ್ನ್.

ಈಗ ranking ಅಲ್ಲಿ ಅವನೇ ಇರೋದ್ ಇವಾಗ ಅಂದ್ರ್,

Indian cricket bowlers ಒಳಗ ಅವ್ನಾ ಅವನೊಬ್ಬನೇ ಇರೋದ್ top ten ಒಳಗ . ಹೌದೌದ್ top one ಅವ ಈಗ IPL ನ್ಯಾಗೂ ಚುಲೋ ಐತಲಾ ಮತ್ actually ಅವ ವಿರಾಟ್ ಕೊಹ್ಲಿ ಆತ್ ಆವ ಆತ ಇಬ್ಬರೂ form ನ್ಯಾಗ್ ಅದಾರ full ಈಗ್ ಅವರ್. ನಮಗ್ ಅದ ಬೇಕಾಗಿರೋದಲಾ . cup ಹೊಡಿಬೇಕಂತಾನೇ. ಹೇ ಈ ಸಲ ಹೊಡಿಬೇಕ್ ಯಾಕ್ ಹೊಡಿತಾರ್ ಯಾಕಂದ್ರ ಈ ಸಲ ಇಬ್ಬರೂ click ಆಗ್ಯಾರ ವಿರಾಟ್ ಕೊಹ್ಲಿ ಮತ್ ಸಿರಾಜ.

ಇಲ್ಲ್ ಬಾಳ್ match ಬಾಳ ಕುತೂಹಲದಿಂದ ಕೂಡಿರ್ತದ್. ಹೇ ಭಾರಿ ಭಾರಿ ಈಗ ನಾಳಿದ್ match ಹೆಂಗೈತಿ ನೋಡ್ ವಿರಾಟ್ ಹಿಂಬಾಲಿ ಏನ್ ಶನಿವಾರ ಐತ್ಲಾ ಮತ್.

ಹಾ ಶನಿವಾರ ಐತ್ಲಾ second one day . Plan ಮಾಡೊನ್ಲಾ ಏನಾದ್ರೂ ಮತ್ ಅಲ್ಲೇ

ಶನಿವಾರ match ಎಲ್ಲಾರು ಒಂದ ಕಡೆ ನೋಡೋನಲ್ ಪಂದ್ಯಾವಳಿ cricket ಪಂದ್ಯಾವಳಿ. ಹೌದೌದ್ ಎಲ್ಲರೂ ಕೂಡಿ ಒಂದ್ ಕಡೆ ನೋಡುವಂಗ್ ಮಾಡೂನು . ಹಾ friends ನೆಲ್ಲ ಕರಕೊಂಡ ಎಲ್ಲಾರೂ ಒಂದ ಕಡೆ ಸೇರೋಣ. ಏ ಸೇರುನ್ ತೂಗೋ ಸೇರುನ್ ನೋಡುನಂತ್ ಬ್ಯಾರೆ. ಅಂದ್ರೆ ಒಬ್ಬರೇ match ನೋಡೋದ್ರಿಂದ್ ಅದ್~ ಅದೇನೋ. ಹೇ ಸರಿ ಅನ್ಸಲ್ಲ ಅದು ಎಲ್ಲಾರಿಗೂ ಮಜಾ ಬರುತ್ತಲಾ.

ಅದ್ ನಾಳೆ ಏನ್ ಮಾಡೂನು plan ಮಾಡುನಾ ಮಾಡಿಕ್ಯಾಸ ಒಂದ್ friends ಅದು ಕೂಡಿಕ್ಯಾಸ,

ಮತ್ತ್ second one day ಎಲ್ಲಾ ಕೂಡಿ celebrate ಮಾಡೂನಾಂತ್ celebration . ಹೇ ಬೇಗ ನೀನು ನೀನ್ ಕೆಲಸಗಳನ್ನ ಮುಗಿಸ್ಕೊಪಾ.

ಹೇ ಮುಗಿಸ್ಕೊತೇನ ಮುಗಿಸ್ಕೊತೇನ ನಿಂದು ಮುಗಿಸ್ಕೊ ನೀ ಓಟ್ ಬಿಡಾಕ್ ಹೊಬ್ಯಾಡ್ ಓಟ್ ಏನ್?

Okay ನಾನ್ ಕೆಲಸಾ ಮುಗಿಸ್ಕೊಂಡ್ ನಿಂಗೆ call ಮಾಡ್ತೇನಾ ಎಲ್ಲಾರು ಒಂದ್ ಕಡೆ ಸೇರಿ match ನೋಡೋಣಾ. ಹಾ ಹಾ ಅದ್ ಮುಗ್ದಕುಳೆ call ಮಾಡು.

ಅದೇನ್ ಆಕ್ಕೆತಿ decide ಮಾಡೋನಾಂತ್ ಆಮೇಲೆ match ನೋಡೂನಾಂತ್ ಏನ್ ಆಕ್ಕೆತಿ ಅಂತ. ಆದ್ರ್ ನಮ್ಮ ಕೊಹ್ಲಿಯವರ್ century ನೋಡಾಕ ನಮ್ಗ್ ಒಂಥರಾ ಕುತೂಹಲದಿಂದ ಕಾದಿರ್ತೇವಿ ನಾವ್. ಏ ಕೊಹ್ಲಿ fan ರೀ ನಾವೂ .

ಇಲ್ಲಾ ನಮ್ ಅಭಿಮಾನಿಗಳೆಲ್ಲಾ ಸೇರಿ ನಾಳೆ match ನೋಡುನ್ ತುಗೋರಿ.

ಒಂದ್ phone ಬರಾತೇತಿ ತಡಿಯಾ, phone ಬರಾತೇತಿ.

ಹಾ ಹಾ ಆಯಿತ್ ಆಯಿತ್ okay bye bye .

ನಮ್ಮ ಮನೆಯಲ್ಲಿ ತೆಂಗಿನ ಮರ ಮತ್ತೆ ಅಡಿಕೆ ಮರ ಎಲ್ಲ ನೆಟ್ಟಿದ್ದೇನೆ. ಹೋದ ವರ್ಷ ಮಳೆ ತುಂಬಾ ಇದ್ದದ್ದಲ್ಲಾ. ಹ್ಮ್ ಎಷ್ಟೋ ಇದು ತೆಂಗಿನಕಾಯಿ ಎಲ್ಲಾ ತುಂಬಾ ಉಳಿದಿತ್ತು ನನ್ನದು. ಅದೆಲ್ಲ ಮಾರ್ಲಿಕ್ಕೆಲ್ಲ ಆಗ್ಲಿಲ್ಲ. ಅದನ್ನು ಮಳೆ ಬಂತಂತ ಮೇಲೆ ಅಟ್ಟದ ಮೇಲೆ ಹಾಕಿ ಇಟ್ಟಿದ್ದೇನೆ ಮನೆಯಲ್ಲಿ. ಈ ಸರ್ತಿ ಎಲ್ಲಾ ತೆಂಗಿನ ಸಿಪ್ಪೆ ಎಲ್ಲಾ ತೆಗ್ದ್ ಕೆಳಗೆ ಮೇ~ ಅಟ್ಟದ ಮೇಲಿಂದ ಕೆಳಗೆಲ್ಲ ಹಾಕಿದ್ದೇನೆ. ನಮ್ಮ ಮಗ ಕೂಡ ಬಂದಿದ್ದ. ಅವನಿಂದ ಸ್ವಲ್ಪ ಕೆಳಗೆ ಹಾಕ್ಲಿಕ್ಕೆ ಹೇಳಿ ಎಲ್ಲಾ ಇಬ್ಬರು ಒಟ್ಟಿಗೆ ಸೇರಿ ಕೆಳಗೆಲ್ಲಾ ಹಾಕಿದ್ದೇವೆ. ಆಮೇಲೆ ಕಾಯಿ ಸಿಪ್ಪೆ ತೆಗಿಬೇಕಲ್ಲಾ. ತುಂಬಾ ತೆ~ ತೆಂಗಿನ ಕಾಯಿ ಇದ್ದಿದ್ದು. ಅದು ತೆ~ ಸಿಪ್ಪೆ ತೆಗಿಲಿಕ್ಕೆ ಒಬ್ಳಿಗೆ ನನಗೆ ಕಷ್ಟ ಆಗ್ತದಂತ ಒಂದು ಸಿಪ್ಪೆ ತೆಗೆಯುವ ಜನಕ್ಕೆ ಹೇಳಿದ್ದೇನೆ. ಅವರು ಬರ್ಲೇ ಇಲ್ಲ. ಇವತ್ತು ಬರ್ತೇನೆ ನಾಳೆ ಬರ್ತೇನೆ ಅಂತ ಹೇಳಿ ದ~ ದಿನ ಮುಂದೆ ಮುಂದೆ ಹಾಕಿದ್ರು. ಆಮೇಲೆ ನಾನು ಏನು ಮಾಡಿದೆ ನಾನೇ ಸ್ವಲ್~ ಸ್ವಲ್ಪ ಸ್ವಲ್~ ಸ್ವಲ್ಪ ಸಿಪ್ಪೆ ತೆಗ್ದೆ. ನನ್ನ ಮಗ ಕೂಡ ಸ್ವಲ್ಪ ಸಿಪ್ಪೆ ತೆಗ್ದಿದ್ದಾನೆ. ಮತ್ತೆ ಒಂದು ವಾರದ ತನಕ ಅದನ್ನು ನಾನೇ ಸ್ವಲ್ಪ ಸ್ವಲ್ಪ ತೆಗ್ದು ಹೇಗಾದ್ರು ಮಾಡಿ ಎಲ್ಲ ಒಟ್ಟಿಗೆಯೇ ಚೀಲಕ್ಕೆ ಎಲ್ಲ ಹಾಕಿ ಇಟ್ಟೆ. ಮತ್ತೆ ಅದನ್ನು ಒಣಗಿಸ್ಬೇಕಲ್ಲ ಕೊಬ್ಬರಿ ಮಾಡ್ಲಿಕ್ಕೆ. ಅದನ್ನು ನನ್ನ ಮಗಳಿಗೆ ಹೇಳಿದ್ದೇನೆ. ಅವನು ಸ್ವಲ್ಪ ಅದನ್ನು ಮೇಲೆ ಹಾಕುವ. ನನಗೆ ಒಬ್ಬಳಿಗೆ ಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ ಅಂತ. ಆ ಆಯ್ತಂತ ಎಲ್ಲಾ ಕೊಂಡೋಗಿ ಮೇಲೆ ಹಾಕಿ ಇಟ್ಟು ಇಟ್ಟು ಬಂದ್ಲು. ಆಮೇಲೆ ನಾನು ಸ್ವಲ್ಪ ಸ್ವಲ್ಪನೇ ಒಡ್ದ್ ಎಲ್ಲಾ ಹಾಕಿ ಎಲ್ಲಾ ಒಣಗಿಸಿದ್ದೇನೆ. ಈಗ ಕೊಬ್ಬರಿ ಎಲ್ಲಾ ಒಣಗ್ತಾ ಬಂದಿದೆ ಇವತ್ತು ಕೊಂಡು ಹೋಗಬೇಕಂತ ಎಣಿಸಿದೆ. ಇವತ್ತು ಭಾನುವಾರ ಅಲ್ಲಾ. ಅಂಗಡಿ ಎಲ್ಲಾ ರಜೆ ಇರ್ತದೆ ಅಲ್ಲಾ. ಆಮೇಲೆ ಎಂತ ಮಾಡುವುದು ಇದೀಗ ಒಂದು ನಮ್ಮ ಮನೆಯಲ್ಲಿ ಹಾಲು ತಗೊಂಡು ಹೋಗಲಿಕ್ಕೆಒಂದು ಹೆಂಗಸು ಬ~ ಬಂದವರು ಹೇಳಿದ್ರು. ನೀವು ಒಂದು ಅಂಗಡಿಗೆ ಹೇಳ್ತೇನೆ ಅಲ್ಲಿಗೆ ಕೊಂಡು ಹೋಗಿ ಅಲ್ಲಿ ಒಳ್ಳೆ rate ಕೊಡ್ತಾರೆ ಅಂತ. ಹಾಗೆ ಕೊಂಡು ಹೋಗ್ಬೇಕಂತ ಅಂದಾಜು ಮಾಡ್ಕೊಂಡು ಇದ್ದೇನೆ. ಇನ್ನು ನಾಳೆ ಹೋಗುವುದು ಅಂತ. ಅಡಿಕೆ ಅಡಿಕೆಯಾದ್ರೆ ಸ್ವಲ್ಪ ಅಡಿಕೆ ಉಂಟು. ಅದು ಅಡಿಕೆ ಮರ ಉಂಟು ತುಂಬಾ ನಮ್ಮದು ಒಂದು ಏಳು ಎಂಟು ಮರ ಉಂಟು ಅದ್ರಲ್ಲಿ ಅಡಿಕೆ ಸರಿ ಆಗುವುದಿಲ್ಲ. ಸ್ವಲ್~ ಸ್ವಲ್ಪ ಆಗ್ತಾ ಉಂಟು. ಅದನ್ನು ಒಣಗಿಸಿ ಅದನ್ನು ಕೂಡ ಗುದ್ದಿ ಅದರದ್ದು ಬೀಜ ತೆಗ್ದು ಇಟ್ಟಿದ್ದೇನೆ. ಮತ್ತೆ ಗೇರು ಮರ ಉಂಟು ನಮ್ದು. ಅದರಲ್ಲಿ ಸ್ವಲ್ಪ ಬೀಜ ಎಲ್ಲ ಒಟ್ಟು ಮಾಡಿ ಇಟ್ಟಿದ್ದೇನೆ ಎಲ್ಲಾ. ಆ ಎಲ್ಲ ಈಗ ಎಲ್ಲ ಸೇರಿಸಿ ಎಲ್ಲ ಒಣಗಿಸಿ clean ಮಾಡಿ ಅದನ್ನು ಕೂಡ ಒಣಗಿಸ್ಲಿಕ್ಕೆ ಹಾಕಿದ್ದೇನೆ. ಎಲ್ಲಾ ಒಟ್ಟಿಗೆ ಕೊಂಡು ಹೋದ್ರೆ ಎಲ್ಲ ಏನಾದ್ರೂ ಸ್ವಲ್ಪ ಸಾಮಾನೆಲ್ಲ ತರ್ಬಹುದು ಅಲ್ಲಾ. ಮತ್ತೆ ಎಣ್ಣೆ ಸಾಮಾನೆಲ್ಲ ತರ್ಬೇಕಂತ ಅಂದಾಜು ಮಾಡ್ಕೊಂಡಿದ್ದೇನೆ. ಇನ್ನು ನೋಡ್ಬೇಕು ನಾಳೆ ಹೇಗೆ ಆಗ್ತದೆ ಅಂತ. ಚೀಲಕ್ಕೆಲ್ಲ ತುಂಬಿಸ್ಬೇಕು. ಚೀಲ ಎಲ್ಲಾ clean ಮಾಡಿ ಇಡ್ಬೇಕು. ಮತ್ತೆ ಎಣ್ಣೆ ಸ್ವಲ್ಪ ತರ್ಬೇಕು. ಹಾಗೆ ನಮ್ದೀಗ ಅದು ಕೊಬ್ಬರಿ ಎಲ್ಲಾ ಮಾಡ್ಲಿಕ್ಕೆ ನನ್ನ ಮಗಳು ಸೋ~ ಹತ್ತಿರ ಕೂಡ ಬರುವುದಿಲ್ಲ. ಅವರು ಎಲ್ಲಾ ಕೆಲ್ಸಕ್ಕೆ ಹೋಗ್ತಾಳೆ ಅಲ್ಲಾ. ಹಾಗಾಗಿ ಅವರಿಗೆ ಸಹ ಸುಸ್ತು ಆಗ್ತದೆ. ಹತ್ತಿರ ಬರುವುದಿಲ್ಲ ಮತ್ತೆ ನಾವು ಒಬ್ರೇ ಆಚೆ ಈಚೆ ಕೊಂಡು ಹೋಗಬೇಕಲ್ಲ ಕಷ್ಟ ಆಗ್ತದೆ ಏನು ಮಾಡುವುದು ಯಾವುದಕ್ಕಾದ್ರು ಆಗ್ತದಲ್ಲ ಅಂತ ಕೆಲಸ ಮಾಡುದು ಮಾಡ್ತಾ ಇರುವುದು. ನಾಳೆ rickshaw ಮಾಡ್ಕೊಂಡು ಹೋ~ ಹೋಗ್ಬೇಕಂತ ಅಂದಾಜು ಮಾಡ್ಕೊಂಡು ಇದ್ದೇನೆ. ಸ್ವಲ್~ ಸ್ವಲ್ಪ ಕೊಬ್ಬರಿ ಎಲ್ಲಾ ಇದ್ರೆ ನಮ್ದು ಭಾವನ ಮಗ ಇದ್ದಾನೆ. ಅವನ bike ಉಂಟು. ಅದರಲ್ಲಿ ಇಟ್ಕೊಂಡು ಹೋಗ್ತಿದ್ದೆ. ಈವಾಗ ತು~ ತುಂಬಾ ಉಂಟಲ್ಲ ಹಾಗಾಗಿ rickshaw ಮಾಡ್ಕೊಂಡೇ ಹೋಗ್ಬೇಕಾಗ್ತದೆ. ಅದು bike ಲ್ಲಿ ಎಲ್ಲ ಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ. ಹಾಗೆ ಅಂದಾಜು ಮಾಡ್ಕೊಂಡೇ ಇದ್ದೇನೆ ಏನು ಮಾಡ್ಬೇಕಂತ ನೋಡ್ಬೇಕು ಈಗ ನಾಳೆ ತುಂಬಾ ಬಿಸಿಲು ಅಲ್ಲಾ. ಹೊರಗೆ ಹೋಗಲಿಕ್ಕೆ ಕೂಡ ಮನಸ್ಸು ಆಗುವುದಿಲ್ಲ. ನಮ್ಮ ಮನೆಯಲ್ಲಿ ತರ್ಕಾರಿ ಗಿಡ ಎಲ್ಲಾ ಹಾಕಿದ್ದೇನೆ. ಬಸಳೆ ಮತ್ತೆ ಹ್ಮ್ ಇದು ಕುಂಬಳಕಾಯಿ. ಕೆಲವೆಲ್ಲ ಹಾಕಿದ್ದೇನೆ ಸ್ವಲ್ಪ ಸ್ವಲ್ಪ ಆಗ್ತಾ ಉಂಟು ನಮ್ಗೆ ಮನೆಗೆ ಎಷ್ಟಾಗ್ತದೆ ಖರ್ಚು ಖರ್ಚಿಗೆ ಆಗುವಷ್ಟು ಆಗ್ತದೆ ಮತ್ತೆ ಮಾರಲಿಕ್ಕೆ ಎಲ್ಲ ಇಲ್ಲ ಅದರಲ್ಲಿ. ಅಂಗಡಿಯಲ್ಲಿ ಮಾರಾಟ ಮಾಡುವುದೆಲ್ಲ chemical ಎಲ್ಲ ಹಾಕಿ ಸೇರಿಸಿ ಎಲ್ಲ ಇಡ್ತಾರೆ ಅಲ್ಲಾ. ಹಾಗಾಗಿ ಅದು ತಿನ್ಲಿಕ್ಕೆ ಆರೋಗ್ಯಕ್ಕೆ ಕೂಡ ಒಳ್ಳೇದಲ್ಲ ಅಅಲ್ಲಾ. ಹಾಗಾಗಿ ನಾವು ಮನೆಯಲ್ಲೇ ಮಾಡಿದ್ದು ನಮ್ಗೆ ಒಳ್ಳೆಯದು health ಇಗೆ ಒಳ್ಳೆಯದು ಅಲ್ವಾ. ಹಾಗಾಗಿ ನಾನು ಸ್ವಲ್ಪ ಮನೆಯಲ್ಲೇ ಮಾಡಿ ಎಲ್ಲ ತರ್ಕಾರಿ ಎಲ್ಲ ಮಾಡಿ ಎಲ್ಲ ಉಪಯೋಗಿಸ್ತೇನೆ. Hello.

ಹಾ ಆರಾಮದಲ್ಲಿದ್ದೇನೆ, ಏನ್ಮಾಡ್ತಾ ಇದ್ದೀರ ಇವಾಗ?

ಹ ನಾನು company ಯಲ್ಲಿ work ಮಾಡ್ತಾ ಇದ್ದೇನೆ ಹಾಗೆ.

ನಾನು ಆ, Femtoware Infotech ಅಂತ ಹೇಳಿ.

ಹಾಗೆ ನಾನು ಈಗ phone ಮಾಡಿದ್ದೇನಂದ್ರೆ ಹೇಳಿದ್ರೆ ಒಂದು ನಿಮ್ಮ ಅಭಿಪ್ರಾಯ ಕೇಳುವಾಂತ, ಹಳ್ಳೀ ಜೀವನ ಒಳ್ಳೇದಾ ಅಥವಾ ತಂತ್ರಜ್ಞಾನ use ಮಾಡ್ಕೊಂಡು ಹಳ್ಳಿ ಜೀವನ ಒಳ್ಳೇದಾಂತ ಆ ತರ. ತಂತ್ರಜ್ಞಾನ use ಮಾಡಿ ಇದು ಹಳ್ಳಿ ಜೀವನ ಒಳ್ಳೆದಿಲ್ಲ ಈಗ ಹಳ್ಳಿ ಜೀವನ ಅಂತ್ಹೇಳಿದ್ರೆ ಒಂದು ಎಷ್ಟು ನೋಡ್ಲಿಕ್ ಚಂದ ಅಲ್ವ?

ಹಳ್ಳಿಯಲ್ಲಿ ಎಲ್ಲ tech~ technology ಬಂದಿದೆ ಹೌದಲ್ವ? so ಏನು ಕೆಲವರಿಗೆ ಕೆಲ್ಸ ಇಲ್ಲ. technology ಬಂದ್ರೆ, so technology ಯೆಲ್ಲ ಬರ್ಬಾದು ಅಲ್ವ?

So ಹಳ್ಳಿ ಜೀವನ ಚೆಂದ ಅನ್ಸ್ತದೆ ನನ್ಗೆಪ್ಪ ನೀವ್ ನೀವು ಹೇಳಿದ ಪ್ರಕಾರ.

ಅದು ಹೌದು, ಆದ್ರೆ ಈಗ ಅಂದ್ರೆ ಉಪಯೋಗಿಸಿದ್ರೆ ಸರಿಯಾಗಿ ಉಪಯೋಗಿಸಿದ್ರೆ ಅವರದ್ದುಸ ಕಾರ್ಯ ಬೇಗ ಆಗ್ತದೆ. ಕಮ್ಮಿಯಲ್ಲಿ ಆಗ್ತದೆ. ಈಗ ಮೊನ್ನೆ ಒಂದು ಒಬ್ಬ ರೈತನಿಗೆ ಖಾಲಿ ಅಷ್ಟು ಇನ್ನೂರು quintal ಇದ್ಮಾಡಿ ಬೆಳ್ಸಿ, ಬೇಸಾಯ ಮಾಡಿ ಅವ್ರು last ಗೆ ಖಾಲಿ ಇನ್ನೂರ್ ರೂಪಾಯೇನೋ ಅಷ್ಟೇ ಸಿಕ್ಕಿದ್ದವನಿಗೆ ಒಂದ್ ಇಪ್ಪತ್ತೈದು ಸಾವಿರ ಅವನು ಹಾಕಿದ್ದೇ ಸಿಕ್ಲಿಲ್ಲ. ಆ ತರ ಇದ್ರಲ್ಲೆಲ್ಲ ಆಗುವಾಗ ಅವ್ರಾಗ ಬೇರೆ ದರ ಬೇರೆ ತರದ income ಅನ್ನು ಸ ನೋಡ್ಕೋಳ್ಬೇಕಾಗ್ತದಲ್ವಾಂತ. ಅದನ್ನೇ ನಂಬಿಕೊಂಡು ಕೂತ್ರೆ ಆಗ್ಲಿಕ್ಕಿಲ್ಲ ಅವ್ರಿಗೂ ಕಷ್ಟ ಆಗ್ತದೆ.

ಅದಿಲ್ಲಾಂತ್ಹೇಳಿದ್ರೆ ಬೇರೆ ದನ ಸಾಕಣೆ ಉಂಟು. ಅದ್ರಲ್ಲಿ ಹಾಲ್ ಮಾರ್ತ ಅವ್ರು ಜೀವನ ಸಾಗಿಸ್ಬೋದು, ಇದರ ಬಗ್ಗೆ ನಿಮ್ಗೆ ಎಂತ ಅಭಿಪ್ರಾಯ ಉಂಟು? ಆ, ಅದು ಅದು ಹೌದು, ಅದೇ ಅವರು ಆಹ್ ಸ್ವಲ್ಪ ಅಂದ್ರೆ ಅವ್ರು ಸ ಅವ್ರಿಗೆ ಸ ಆಹ್ ಎಚ್ಚರಿಕೆಯನ್ನು ತೋರಿಸ್ಬೇಕು ನಾವು education ಅನ್ನು ಕೊಡ್ಬೇಕು, ಆದ ಕಾರಣ ಖಾಲಿ ಹಳ್ಳಿ ಜೀವನ ಆದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಅವ್ರಿಗೇಂತ

ಖಾಲಿ ಹಳ್ಳಿಜೀವನ ಅಂದ್ರೆ ಪೂರ್ತಿಯಾಗಿ ಹಳ್ಳಿಯನ್ನೇ depend ಆಗಿಕೊಂಡು ನಾವು ಇರ್ಲಿಕ್ಕಾಗುವುದಿಲ್ಲ so ಸ್ವಲ್ಪ ಸ್ವಲ್ಪ ಮಾತ್ರ, ಪೂರ್ತಿಯಾಗಿದ್ರಲ್ಲದ್ದಿದ್ರೂ ಕೂಡ ಸ್ವಲ್ಪ ಸ್ವಲ್ಪಾದ್ರೂ ನಾವು ಏನ್ಮಾಡೇಕಾಗ್ತದೆ, ವಿಜ್ಞಾನವನ್ನ ಸ್ವಲ್ಪ ಅಳವಡಿಸಿಕೊಳ್ಬೇಕಾಗ್ತದೆ, ಹೌದು, ಪೂರ್ತಿ ತರ್ಲಿಕ್ಕೆ ಆಗುದಿಲ್ಲ. ಅದೇ, ಅದೇ, ಅದೇ ನಾವು .

ಅದೇ ನಾವು ಎಚ್ಚರಿಕೆಯಲ್ಲಿರ್ಬೇಕು. ಯಾವ್ದು ಸರಿ, ಹೇಗೆ ನಾವು ಆಹ್ ಆದಷ್ಟು ಸ ಇದು ಏನು ಹಳ್ಳಿಯ ವಸ್ತುಗಳನ್ನು ಉಪಯೋಗಿಸುದು, ಅವ್ರಿಗೆ ಸ್ವಲ್ಪ ಪ್ರೋತ್ಸಾಹಿಸುದು, ಹಾಗೆ ಮಾಡಿದ್ರೆ ಅವ್ರಿಗೂ ಈಗ Income ಬರ್ತದೆ, ನಮ್ಮ health ಒಳ್ಳೇದಿರ್ತದೇಂತ. ಅದೊಂದು ನನ್ನ ಅಭಿಪ್ರಾಯ. Health ಆಹ್ ಇದು ಇಲ್ಲಿ ಹಳ್ಳಿಯಲ್ಲಿ ಚೆನ್ನಾಗಿದೆ so compare ಮಾಡಿದ್ರೆ ನಗರಕ್ಕೆ ಹೌದ? ನೋಡಿ, ಸ್ವಚ್ಛಂದವಾಗಿ ಗಾಳಿ, ನೋಡಿ ಗಾಳಿ fan ನಿಂದ ಅದು ಒಳ್ಳೇದಿಲ್ಲ. ಅದು ಏನು current ಇಂದ ಬರುವಂತದ್ದು. ಅದ್ರಿಂದ ಏನಾಗ್ತದೆ, ಸ್ವಲ್ಪ heat ಆಗ್ತದೆ body ಎಲ್ಲ ಆದ್ರೆ ನಮ್ಗೇನು ಹಳ್ಳಿ ಜೀವನ ಅಂತೇಳಿದ್ರೆ, ಒಂದ್ ನೋಡ್ಲಿಕ್ಕೆ ಚಂದ, ಅಲ್ವ? ಅದ್ರಲ್ಲೂ ಎಷ್ಟು ವ್ಯು ವು ಚೆಂದ ಇದೆ ಅಲ್ವ ಒಂದ್ ಹಂಚಿಕೊಳ್ಳುವಂತಹ ಗುಣಗಳಾಗಿರ್ಬೋದು, ಒಂದು ಸಂಪ್ರದಾಯ ಆಗಿರ್ಬೋದು , ಸಂಸ್ಕೃತಿ, ಆಚಾರ ಆಗಿರ್ಬೋದು, ಸಂಪ್ರದಾಯ ಆಗಿರ್ಬೋದು ಇವೆಲ್ಲ ಎಷ್ಟು ಚೆಂದ ಅಲ್ವ?

ಅದೇ, ಹ್ಮೂ ಆದ ಕಾರಣ ಅದೇ ಆಹ್ ಆದಷ್ಟು ಹಳ್ಳಿ ಜೀವನವೇ ಮಾಡ್ಲಿಕ್ಕೆ ನೋಡ್ಬೇಕು. ಸ್ವಲ್ಪ ತಂತ್ರಗಳ್ನ use ಮ ಆಹ್ use ಮ ಅಂದ್ರೆ ಉಪಯೋಗಿಸಿಕೊಂಡು, ಆಗ ಅಂದ್ರೆ balance ಆಗಿರ್ತದೆ. ಒಂದು, life balance ಆಗಿರ್ತದೆಂತ